ಜನ ಪ್ರತಿ ದಿನಾನೂ ಬರ್ತಾರ ಸಾಯಂಕಾಲ ಬೆಳಿಗ್ಗೆ --

ಆಮೇಲೆ ಅವ್ರಿಗೆ ಅಡಕೆ ಅಂತೇಳಿ ಜೋಕಲಿ ತರ ಮಾಡ್ಯಾರ ಪಾರ್ಕ್ ಒಳಗ --

ಇದು ಮಂದಾರ ಪ್ಯಾಲೇಸ್ ಹೋಟೆಲ್ ಐತಿ ಎಲ್ಲ ನ್ಯಾಚುರಲ್ ಆಗಿ ಚಂದ ರೆಡಿ ಮಾಡ್ಯಾರ ಕಟ್ಟಿಗೆಯಿಂದ ಮಾಡ್ಯಾರ ಮುಂದ್ ಹಂಚ್ ಎಲ್ಲ ಹಾಕ್ಯಾರ ಆಮೇಲೆ ಗಾಡಿ ಆಮೇಲೆ --

ಆಮೇಲೆ ಹಿಂಗೆಲ್ಲ ಕಾಡ್ ಐಟಿ ಆಮೇಲೆ ನೀರಿಂದ್ ಐತಿ.

ಆಹ್ಹ್ ಏನ್.ಎಸ್.ಎಸ್ ಕ್ಯಾಂಪ್ ಅಥವಾ ಏನೋ ಒಂದ್ ಮಾಡ್ತಿರಬಹುದು ಆಹ್ಹ್ ಹುಡುಗರು ವಿದ್ಯಾರ್ತಿನಿಯರು ವಿದ್ಯಾಥಿಯರು ಆಮೇಲೆ ಲಕ್ಟ್ನರ್ಸ್ ಎಲ್ಲ ಇದ್ದಾರೆ.

ಆಹ್ಹ್ ದೊಡ್ಡ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಎಲ್ಲ ಮಾಡ್ಯಾರ ಅದಕ್ಕೆಲ್ಲ ರೆಡಿ ಮಾಡಿ ಅದು ಪೈಂಟ್ ಅದೆಲ್ಲ ಮಾಡ್ಬೇಕಂತ ರೆಡಿ ಮಾಡಿ --

ಆಮೇಲೆ ಜ್ಯೂಸು ಅತು ಆಮೇಲೆ ತಂಪ ಬಾದಾಮಿ ಹಾಲು ಇಂಥವೆಲ್ಲ ಎಲ್ಲ ನಂದಿನಿ --

ಜನ ನಿಂಥಂಕೊಂಡರ ಮೇಲೆ ಅದ ಸೇತುವೆ ಮೇಲೆ ಜನ ಎಲ್ಲ ಓಡಾಡ್ತಾರ ಗಾಡಿಗಳು ಆತು ಆಮೇಲೆ --

ಕೆಳಗೆಲ್ಲ ಚಂದ್ ಮಾಡ್ಯಾರ ಹಳೆ ಕಾಲದ್ ಇರ್ಬಹುದು ಅನ್ಸುತ್.

ಇದು ಬೆಡ್ರೂಮ್ ಅದ ಬೆಡ್ರೂಮ್ ಒಳಗ ಚಂದ್ ಅದ ಎಲ್ಲ ಬೆಡ್ಶೀಟ್ ಬ್ಯಾಗ್ --

ಇದು ಟೆನಿಸ್ ಆಟ ಅಡ್ತರಲ್ಲ ಆಹ್ಹ್ ಮೈದಾನ ಅದ ಜನ ಅದರ --

ಇದೊಂದು ತೂಗು ಸೇತುವೆ ತರ ಇದ ಅಲ್ಲಿ ಟ್ರೈನಿನ ಹಳಿ ಅದ ಕೆಳಗ್ ಹೋಳಿ ಅದ --

ಕೆಲಒಬ್ರ ಈಕಡೆ ಹೊಂಟಾರ ಕೆಲೊಬ್ಬರು ಆಕಡೆ ಹೊಂಟಾರ --

ಇದ ಬೆಲಗಾವ್ ಅದ ಒಂದು ಯಸ ಬ್ಯಾಂಕ್ .

ಎಲ್ಲರ ಚಿತ್ರ ಆಕಾಶ ಪುಟ್ಟಿ ತರ ಮಾಡಕ್ ಹತ್ತರ.

ಒಬ್ರ್ ಗ್ರಾಂಡೆರ್ ಎದೋ ಕೊರೆಯಕ್ಕತ್ತರ ಒಬ್ರ್ ಮಷೀನ್ ಹಿಡ್ಕೊಂಡಾರ ಒಬ್ರ್ ಕುಂತರ ಒಬ್ರ್ ಕೆಳಗ್ ಇಳಿಯಕ್ ಹತ್ತರ .

ಇವತ್ ಅಟ್ಮಾಸ್ಫಿಯರ್ ಚಂದದ ಆಮೇಲೆ ಡೆಕೋರೇಷನ್ ಚಂದ ಮಾಡಿದ್ದಾರಾ.